ಮತ್ತು ಸುತ್ತಲು ಕಬ್ಬಿಣದ ಶೀಟ್ ಗಳನ್ನು ಹಾಕಿದ್ದಾರೆ ಒಂದು ಕೆಂಪು ಬಣ್ಣದ ಬ್ಯಾಟರಿ ಇದೆ.

ಈ ಚಿತ್ರದಲ್ಲಿ ಒಂದು ಕಾರ್ ಮೆಕ್ಯಾನಿಕ್ ಶಾಪ್ ಅನ್ನು ನಾವು ನೋಡಬಹುದು.

ಇದರಲ್ಲಿ ಎರಡು ಪಿಲ್ಲರ್ ಗಳಿವೆ ಮೆಟ್ಟಿಲುಗಳಿವೆ ಹಾಗೂ ಮೇಲ್ಚಾವಣಿಗೆ ಹಸಿರು ಬಣ್ಣದ ಶೀಟ್ ಗಳನ್ನು ಹಾಕಿದ್ದಾರೆ ಗಳನ್ನು ಹಾಕಿದ್ದಾರೆ.

ಅವರು ಪಕ್ಕದಲ್ಲಿಯೇ ಒಂದು ದೊಡ್ಡದಾದ ಕಟ್ಟಡವಿದೆ ಹಾಗೂ ಕಾಂಪೌಂಡ್ ಇದೆ ಸುತ್ತಮುತ್ತಲು ಚಿಕ್ಕ ಚಿಕ್ಕ ಗಿಡಗಳು ಹಾಗೂ ಮರಗಳು ಇವೆ.

ಇಲ್ಲಿ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುತ್ತಿದ್ದಾನೆ ಮತ್ತು ಅವನ ಸುತ್ತ ಮುತ್ತಲು ಸಾಕಷ್ಟು ವಸ್ತುಗಳು ಇದ್ದಾವೆ.

ಈ ಚಿತ್ರದಲ್ಲಿ ನಾಲಕ್ಕೂ ಹುಡುಗರು ನಡೆದುಕೊಂಡು ಬರುವುದನ್ನು ನಾವು ಗಮನಿಸಬಹುದು ಸುತ್ತಲು ಸಾಕಷ್ಟು ಗಿಡ ಮರಗಳಿವೆ.

ಈ ಚಿತ್ರದಲ್ಲಿ ಒಂದು ಮಧ್ಯಪಾನದ ಅಂಗಡಿಯನ್ನು ನೋಡುತ್ತೇವೆ.

ಹಾಗು ಅವರ ಮುಂದೆ ಒಂದು ಕನ್ನಡಿ ಇದೆ ಕೆಳಗಡೆ ಒಂದು ನೀಲಿ ಬಣ್ಣದ ಪಂಚಿಂಗ್ ಬ್ಯಾಗ್ ಇದೆ.

ಇದರ ಅಕ್ಕಪಕ್ಕದಲ್ಲಿ ದೊಡ್ಡದಾದ ಕಟ್ಟಡಗಳು ಮತ್ತೆ ಗಿಡಮರಗಳಿವೆ.

ಮತ್ತು ಅಂಡರ್ ಗ್ರೌಂಡ್ ಪ್ಯಾಸೆಜ್ ಕೂಡ ಇದೆ ಒಂದು ಕೆಂಪು ಬಣ್ಣದ ಬ್ಯಾನರ್ ಅನ್ನು ನೋಡುತ್ತೇವೆ.

ಈ ಚಿತ್ರದಲ್ಲಿ ಒಂದು ಮೈದಾನದಲ್ಲಿ ಹಲವು ಆಟಗಾರರು ಫುಟಬಾಲ್ ಅನ್ನು ಆಡುತ್ತಿದ್ದಾರೆ.

ಅವನ ಸುತ್ತಲೂ ಹಲವು ಬಟ್ಟೆಗಳನ್ನು ಸಹ ಹಾಕಿದ್ದಾರೆ ಮತ್ತು ಅವನ ಹಿಂದಗಡೆ ಟೇಬಲ್ ಗಳ ಮೇಲೆ ಸೀರೆ ಗಳನ್ನು ಸಾಲು ಸಾಲಾಗಿ ಜೋಡಿಸಿದ್ದಾರೆ.

ಮತ್ತು ಮೇಲ್ಗಡೆ ಕೆಂಪು ಬಣ್ಣದ ಒಂದು ಬ್ಯಾನರ್ ಸಹ ಗಮನಿಸಬಹುದು.